ಕುಳಿತಿರುವುದನ್ನ ಕೂಡ ನಾವು ನೋಡಬಹುದು ಎರಡು ಬೈಕ್ ಗಳಿದೆ ಒಬ್ಬ ವ್ಯಕ್ತಿ ಮಾಸ್ಕ್ ಧರಿಸಿ ನಿಂತುಕೊಂಡಿದ್ದಾನೆ ಅದನ್ನು ಕೂಡ ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಬ್ಬ ವ್ಯಕ್ತಿಯು ಡ್ರಾಯಿಂಗ್ ಬರೆಯುತ್ತಿರುವುದನ್ನು ನೋಡಬಹುದು ಇದೊಂದು ಕಾಲೇಜ್ ಅಥವಾ ಒಂದು ಲೈಬ್ರರಿ ಆಗಿರುವಂತೆ ಕಾಣುತ್ತಿದೆ. ಆ ವ್ಯಕ್ತಿಯು--

ಆಂಧ್ರ ಪ್ರದೇಶ್ ರಾಷ್ಟ್ರ ರೋಡ್ಡು ರಾವಣ ಸಂಸ್ಥ ಅಂತ ಮತ್ತು ತುಂಬಾ ಜನ ಯುವಕರು ನಿಂತಿರುವುದನ್ನ ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಅಲಂಕಾರವನ್ನು ನಾವು ನೋಡಬಹುದು ಬಲೂನ್ಗಳಿಂದ ಅಲಂಕಾರ ಮಾಡಲಾಗಿದೆ ಒಂದು ಬಿಲ್ಡಿಂಗ್ ಗೆ ಇದು ಒಂದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಅದಕ್ಕಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಲ್ಲಿ ಎರಡು ಮಿಕ್ಕಿ ಮೌಸ್ ಅನ್ನು ಕೂಡ ನಾವು ನೋಡ್ಬೋದು.

ಈ ಚಿತ್ರದಲ್ಲಿ ನಾವು ಒಬ್ಬ ವ್ಯಕ್ತಿಯು ಒಂದು ಅಣೆಕಟ್ಟಿನ ಮೇಲೆ ನಿಂತಿರುವುದನ್ನು ನಾವು ನೋಡ್ಬೋದು.

ಈ ಫೋಟೋದಲ್ಲಿ ನಾವು ಒಂದು ಉಹ್---